ಚಿತ್ರದಲ್ಲಿ ಪೋಸ್ಟರ್ ಇದೆ ಲೈಟ್ ಇದೆ.

ಮತ್ತು ಗಾಜಿನ ಡಬ್ಬಿ ಗಳಲ್ಲಿ ಹಲವಾರು ಸ್ವೀಟ್ಸ್ ಗಳಿದ್ದಾವೆ ಹೂವಿನ ಹಾರಗಳಿದ್ದಾವೆ.

ಈ ಚಿತ್ರದಲ್ಲಿ ಜೂಮರಿದೆ ಮತ್ತು ಮತ್ತು--

ಗುಲಾಬಿ ಪರದೆ ಇದೆ ಲೈಟ್ ಗಳಿದ್ದಾವೆ ಕರ್ಟನ್ ಗಳಿದ್ದಾವೆ.

ಮತ್ತು ಗ್ಯಾಸ್ ಗಳಿದ್ದಾವೆ ಕರ್ಟನ್ ಗಳಿದ್ದಾವೆ.

ಈ ಚಿತ್ರದಲ್ಲಿ ಕುರ್ಚಿಗಳಿದ್ದಾವೆ ಟೇಬಲ್ ಇದೆ ಪೆನ್ ಸ್ಟ್ಯಾಂಡ್ ಇದೆ.

ಕುರ್ಚಿ ಇದೆ ಬಟ್ಟೆ ಇದೆ ಕರ್ಟನ್ ಗಳಿದ್ದಾವೆ.

ಮತ್ತು ಕಬ್ಬಿಣದ ಗ್ರಿಲ್ ಇದೆ ಮತ್ತು ಸ್ಟೂಲ್ ಗಳಿದ್ದಾವೆ ಮತ್ತು.

ಈ ಚಿತ್ರದಲ್ಲಿ ಗ್ಯಾಸ್ ಇದೆ ಹಲವಾರು ವಯರ್ ಗಳಿದ್ದಾವೆ ರಟ್ಟಿನ ಡಬ್ಬಿಗಳು ಇದ್ದಾವೆ.

ಬೈಕ್ ಗಳಿದ್ದಾವೆ ಮತ್ತು ಹಲವಾರು ಜನಗಳಿದ್ದಾರೆ ಪುಸ್ತಕಗಳಿದ್ದಾವೆ ಪೋಸ್ಟ್ --

ಡಬ್ಬಿ ಗಳಿದ್ದಾವೆ ಹಸಿರು ಪೆಟ್ಟಿಗೆ ಇದೆ ಮತ್ತು ನೆಲವಿದೆ ಪೈಪ್ ಗಳಿದ್ದಾವೆ.

ಹಲವಾರು ಕಬ್ಬಿಣದ ಆಟಿಕೆ ಸಾಮಾನುಗಳಿದ್ದಾವೆ ಪೋಸ್ಟರ್ ಗಳಿದ್ದಾವೆ.

ಮತ್ತು ಹಲವಾರು ಬಟ್ಟೆಗಳಿದ್ದಾವೆ ಒಂದಿಷ್ಟು ಬಟ್ಟೆಗಳು ಕವರ್ ಗಳಿದ್ದಾ--